ಹಾಗು ಅಲ್ಲಿರುವ ಡಿಫರೆಂಟ್ ಮರಗಳು ಮರಗಳ್ಳಲಿ ನಾವು ನೋಡಬಹುದು ತೇಗಿನ ಮರ ಇದೆ ಮತ್ತೆ ಈ ಮರ ಹೆಸರು ಗೊತ್ತಿಲ್ಲ ಈ ಮರದ ಡೀಟೇಲ್ಸ್ ಗೊತ್ತಿಲ್ಲ

ಆ ಕಾಂಪೋಂಡ್ ಮೇಂಟೈನ್ನ್ಸ್ ಮತ್ತೆ ಅದ ರೋಡ್ ಸೈಡ್ ಆಚೆ ಈಚೆ ಗಿಡ ಮರಗಳು.

ಇದು ಮಾತ್ರ ಕೆ.ಎಸ್.ಆರ್.ಟಿ.ಸಿ. ಡಿಪೋ ಬಸ್ ನೋಡಬಹುದು ಮತ್ತು ಒಬ್ಬ ಪ್ರಯಾಣಿಕ ಬಸ್ ನಿಂತು ಕನ್ಫ್ಯೂಸ್ ಆಗಿ ಇರದ್ನ ನೋಡಬಹುದು ಸುತ್ತು ಹೋಗದ ಬೇಡ್ವಾ ಅಂತ.